ಹಾಗು ಇತ್ಯಾದಿ ವೈದ್ಯಕೀಯಕ್ಕೆ ಬೇಕಾಗುವ ವಸ್ತುಗಳು ಸಿಗುತ್ತವೆ--

ಇದು ನೋಡಲು ತುಂಬಾ ಸುದಾರವಾಗಿ ಕಲರ್ಫುಲ್ಲಾಗಿ ಇದ್ದುರೂ ಹೋಳಿ ನಮ್ಮ ಅಬ್ಬಾ ಕೂಡ ಆಗಿದ್ದು ಇದು ರಾಧಾ ಕೃಷ್ಣಾರಿಗೆ ಪ್ರಿಯವಾದ ಹಬ್ಬವಾಗಿರುತ್ತದೆ.

ಚಿತ್ರವನ್ನು ನೋಡಿದರೆ ಇಲ್ಲಿ ಬೈಕ್ ಹಾಗು ಸೈಕಲ್ ನ ಮೂಲಕ ಜನ ಸಾಮಾನ್ಯರು ಓಡಾಡುತ್ತಿದ್ದಾರೆ. ಹಾಗೂ--

ತಮಗೆ ಯಾವ ವಸ್ತುಗಳನ್ನು ಕೊಂಡುಕೊಳ್ಳಬೇಕೆಂದು ಆ ವಸ್ತುಗಳನ್ನು ಕೊಂಡುಕೊಂಡು ಬರುತ್ತಾರೆ.

ಇದು ದೇವರ ಮು ದೇವಸ್ಥಾನದ ಮುಂದಿರುವ ಒಂದು ಗೋಪುರದ ದೃಶ್ಯ ವಾಗಿದ್ದು ಇಲ್ಲಿ ಒಬ್ಬ ಹುಡುಗ --

ಇಲ್ಲಿ ಬಂದು ಜನರು ಸಾಲು ರೀತಿ ಒಳಗೆ ಹೋಗುತ್ತಿದ್ದ್ದಾರೆ.

ಚಿಕ್ಕ ಮಗುವಿಗೆ ಹೇರ್ ಸ್ಟೈಲ್ ಮಾಡುವ ದೃಶ್ಯವನ್ನು ನೋಡಬಹುದು ಹಾಗು ಇದನ್ನು ನೋಡುವಾಗ --

ಒಬ್ಬ ಪುರುಷ ಎ.ಟಿ.ಎಂ ನಿಂದ ಅಮೌಂಟ್ ಬಿಡಿಸಿಕೊಂಡು ಹೋಗುತ್ತಿದ್ದಾನೆ ಒಬ್ಬ ಯುವಕ ಅಯ್ತ್ತ ಕಡೆ ನೋಡುತ್ತಿದ್ದಾನೆ. ಎ.ಟಿ..ಎಂ ನಿಂದ ಅಮೌಂಟ್ ಬಿಡಿಸಿಕೊಳ್ಳಲು ಜನರು--